ಇದು ಒಂದು ಫಂಕ್ಷನ್ ಹಾಲ್ ಇದೆ ಇದರಲ್ಲಿ ನಾಲ್ಕು ಚೇರುಗಳು ಕಾಣಿಸಿಕೊಳ್ಳುತ್ತಿವೆ.

ಆ ಪಿ_ಒ_ಪಿ ಅಲ್ಲಿ ಹಲವಾರು ಹಲವಾರು ಲೈಟಿಂಗ್ಸ್ ಗಳು ಇವೆ.

ಇದು ಹಾಸ್ಪಿಟಲ್ ಇದೆ ಇದು ಹೆಣ್ಣು ಮಕ್ಕಳ ಜೆನರಲ್ ವಾರ್ಡ್ ಇದೆ.

ಒಂದು ಫ್ಯಾನ್ ಕಾಣಿಸಿಕೊಳ್ಳುತ್ತೆ ಒಂದು ಎರಡು ಚೇರ್ ಕಾಣಿಸುತ್ತಿವೆ ಎರಡು ಟೇಬಲ್ ಕಾಣಿಸುತ್ತಿವೆ.

ಪಿಲ್ಲರ್ ಕಾಣಿಸಿಕೊಳ್ಳುತ್ತಿದೆ ಅಲ್ಲಿ ದಿನೇಶ್ ಮತ್ತು ಶ್ವೇತಾ ಅನ್ನುವಂತಹ ಬೋರ್ಡ್ ಅನ್ನು ಕಾಣಿಸಿಕೊಳ್ಳುತ್ತಿದೆ ಅದರ ಬಾಜುಗಳ ಸೌಂಡ್ ಬಾಕ್ಸ್ ಇಟ್ಟೆ ಇಟ್ಟಿದ್ದಾರೆ.

ನೂರಿಗೆ ಗೇಟ್ ಇದೆ ಆ ಗೇಟಿ ನ ಮೇಲೆ ಇನ್ನೊಂದು ಬೋರ್ಡ್ ಇದೆ ಅದರ ಮೇಲೆ ಗಣೇಶನ ವಿಗ್ರಹ ಕಾಣಿಸಿಕೊಳ್ಳುತ್ತಿದೆ.

ಇದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೀದರ್ ಆಗಿದೆ ಈ ಕಾರ್ಯಾಲಯದ ಮುಂದೆ ಒಂದು ಕಾರನ್ನು ನಿಲ್ಲಿಸಲಾಗಿದೆ.

ಇದು ಸೆವೆಂತ್ ಡೇ ಅಡ್ವೆಂಟಸ್ ಕನ್ನಡ ಸೆಂಟ್ರಲ್ ಚರ್ಚ್ ಇದೆ.

ಪಕ್ಕದಲ್ಲಿ ಒಂದು ಕಟ್ಟಿರುವಂತಹ ಎರಡು ಅಂತಸ್ತಿನ ಕಟ್ಟಡ ಕಾಣಿಸುತ್ತಿದೆ.

ಇದರ ಹಿಂದುಗಡೆ ಎರಡು ಬಿಲ್ಡಿಂಗ್ ಗಳು ಇವೆ ಕೆಂಪು ಕಲರ್ ದು ಇನ್ನೊಂದು ಬಿಳಿ ಕಲರ್ ಬಿಲ್ಡಿಂಗ್ ಕಾಣಿಸಿಕೊಳುತ್ತಿದೆ.

ಮತ್ತು ಈ ಕಡೆ ಬಲಗಡೆ ಎಡಗಡೆ ಎರಡು ಬದಿಯಲ್ಲಿಯೂ ಮರಗಳು ಕಾಣಿಸಿಕೊಳ್ಳುತ್ತಿವೆ.

ಒಂದು ಸ್ಕೂಟಿ ಬೋರ್ಡ್ ಗಳನ್ನು ಹಾಕಿಸಲಾಗಿದೆ.

ಮತ್ತೆ ಬೇರೆ ಬಿಲ್ಡಿಂಗ್ ಕಾಣಿಸುತ್ತಿದೆ ಆ ಬಿಲ್ಡಿಂಗ್ ಗೆ ಹೋಗಲು ಸ್ಟೆಪ್ಸ್ ಗಳು ಕಾಣಿಸಿಕೊಳ್ಳುತ್ತಿವೆ.

ಮುಂದೆ ಮೂರು ಸ್ಟ್ಯಾಂಡ್ ಗಳಿವೆ ಆ ಸ್ಟ್ಯಾಂಡಿನಲ್ಲಿ ಹೂವಿನಿಂದ ಅಲಂಕಾರಗಳು ಮಾಡಿಸಿಕೊಳ್ಳ ಲಾ ಲಾಗಿದೆ.

ಇದು ನೋಡಿದರೆ ಹಳೆಯ ರೀತಿಯಾಗಿ ಕಾಣಿಸಿಕೊಳ್ಳುತ್ತಿದೆ.

ಇದರಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿಯೂ ಕೂಡ ಬರೆಯಲಾಗಿದೆ ಇಂಗ್ಲಿಷ್ನಲ್ಲಿ ಗ್ರೀನ್ ಕಲರ್ ಕೆಳಗಡೆ ರೆಡ್ ಕಲರ್ ಬರೆಯಲಾಗಿದೆ.

ಕೆಳಗಡೆ ಎರಡು ಕಾರುಗಳನ್ನು ನಿಲ್ಲಿಸಲಾಗಿದೆ ಒಂದು ಗ್ರೇ ಕಲರ್ ಆಗಿದೆ ಇನ್ನೊಂದು ಮ್ಯಾರುನ್ ಕಲರ್ ಆಗಿದೆ.

ಇದು ಒಂದು ಚರ್ಚ್ ಇದೆ ಇಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಗಿದೆ.

ಅಲ್ಲಲ್ಲಿ ಶಿಲುಬೆಯ ಚಿತ್ರಗಳಿಂದ ಅಲಂಕಾರಗಳನ್ನು ಮಾಡಲಾಗಿದೆ.

ಎದ್ರುಗಡೆ ರಾಮನ ವಿ ಅಯೋಧ್ಯದಲ್ಲಿರುವ ರಾಮನ ವಿಗ್ರಹ ಕಾಣಿಸಿಕೊಳ್ಳುತ್ತಿದೆ ಈ ಕಡೆ ಒಬ್ಬರು ಪುರುಷರು ಹೋಗುತ್ತಿದ್ದಾರೆ.